ಜೊತೆಗೆ ಬೀಳ್ಳಿ ಬಣ್ಣದ ದೊಡ್ಡು ಮೀನುಗಳನ್ನು ಗುಂಪಾಗಿ ಜೋಡಿಸಲಾಗಿದೆ.

ಹಾಗು ಅಲ್ಲಿ ಕಾರು ಗಳನ್ನು ಸಹ ನಿಲ್ಲಿಸಿದ್ದಾರೆ.

ಈ ಚಿತ್ರವು ಹಣ್ಣು ಮತ್ತು ತರಕಾರಿ ಅಂಗಡಿಯ ಒಳಗೆ ತೆಗೆದಿರುವ ಫೋಟೋ .

ಹಣ್ಣುಗಳು ಇಡಲಾಗಿರುವ ಕಪಾಟುಗಳು ಮರದಿಂದ ಮಾಡಲಾಗಿದೆ.

ಚಿತ್ರವು ಹಸಿರು ಹುಲ್ಲು ಮತ್ತು ಮರಗಳನ್ನು ಹೊಂದಿರುವ ಭೂ ದೃಶ್ಯವನ್ನು ತೋರಿಸುತ್ತದೆ.

ಜಿಮ್ ನ ಯಂತ್ರವನ್ನು ಹಿಡಿದು ವ್ಯಾಯಾಮವನ್ನು ಮಾಡುತ್ತಿದ್ದಾರೆ.

ಕಮಾನುಗಳು ಮತ್ತು ಗೋಡೆಗಡ ಮೇಲೆ ಸಸ್ಯಗಳು ಬೆಳೆದಿವೆ.

ಬೆಳಕು ಮತ್ತು ನೆರಳಿನ ಆಟೋ ರಚನೆಯನ್ನು ತೋರಿಸುತ್ತದೆ.

ಚಿತ್ರವು ಒಂದು ಕಟ್ಟಡದ ಪ್ರವೇಶ ದ್ವಾರ ಅಥವಾ ಸಾರ್ವಜನಿಕ ಪ್ರದೇಶವನ್ನು ತೋರಿಸುತ್ತದೆ.

ಮಾರುಕಟ್ಟೆಯು ಕಟ್ಟಡಗಳು ಮತ್ತು ಮರಗಳಿಂದ ಸುತ್ತುವರೆದಿದೆ.

ಟೇಬಲ್ ಮೇಲೆ ಪುರುಷರ ಕೂದಲು ಶೈಲಿ ಕುರಿತ ಪತ್ರಿಕೆಗಳು ಇವೆ.

ಆಕಾಶವು ನೀಲಿ ಬಣ್ಣದ್ದಾಗಿದೆ ಅದರಲ್ಲಿ ಕೆಲವು ಮೋಡಗಳಿವೆ.

ಕಚೇರಿಯಲ್ಲಿ ಡೆಸ್ಕ್ ಕಂಪ್ಯೂಟರ್ ಹಾಗು ಡ್ರಾಯರ್ ಗಳಿವೆ.

ಅಂಗಡಿ ಪ್ರದೇಶವ ದ್ವಾರಕ್ಕೆ ಹೋಗುವ ಮೆಟ್ಟಿಲುಗಳಿವೆ.

ಆಕಾಶವು ತಿಳಿ ನೀಲಿ ಬಣ್ಣದಲ್ಲಿದೆ ಹಾಗು ಹಿನ್ನಲೆಯಲ್ಲಿ ಬೆಟ್ಟಗಳು ಮಂಜಿನಿಂದ ಆವೃತವಾಗಿವೆ.